ಮತ್ತು ಇದೊಂದು ತೆಲುಗಿನಲ್ಲಿ ಅಕ್ಷರವನ್ನು ಬರೆದಿದ್ದಾರೆ.

ಸುತ್ತ ಅಂಗಡಿ ಮುಂದ್ಗಡೆ ಎಲ್ಲಾ ಗೊಂಬೆಗಳಿಗೆ ಉಡುಪುವನ್ನು ಹಾಕಿ ನಿಂದ್ರಸಿದನ್ನು ಕಾಣಬಹುದು.

ಇದೊಂದು ಮೆಕಾನಿಕಲ್ ಶಾಪ್ ಆಗಿದೆ ಈ ಶಾಪಿನಲ್ಲಿ ಕಾರ್ ಅನ್ನು ನಿಂತಿರುವುದನ್ನ ಕಾಣಬಹುದು ಮತ್ತು ಒಂದು ಕಾರಣ ಮೇಲಕ್ಕೆ ಅನ್ನು ಎತ್ತಿದ್ದಾರೆ.

ಮತ್ತು ಒಂದ್ ಕಾರ್ ಕೆಳಗಡೆ ನಿಂತಿದೆ ಮತ್ತು ಇದೊಂದ ಶೇಡ್ದಿನ ಕೆಳಗಡೆ ಇದೆ ಎಂದು ಹೇಳ್ಬೋದು.

ಮತ್ತೆ ಈ ದೃಶ್ಯ ನೋಡಲು ಬಹಳ ಸಂದರವಾಗಿದೆ ಸ್ವಲ್ಪ ದೂರದಲ್ಲಿ ಗಿಡವಿರುವುದನ್ನು ಕಾಣಬಹುದು.

ಮತ್ತು ಇದರ ಸುತ್ತಮುತ್ತಲು ದೊಡ್ಡ ದೊಡ್ಡದಾದ ಹಚ್ಚ ಹಸಿರಿನ ಗಿಡವನ್ನು ಕಾಣಬಹುದು ಮತ್ತ್--

ಒಳಗಡೆ ಕಟ್ಟಡ ಕಾಮಗಾರಿ ನಡೆಯುತ್ತಿರುವುದನ್ನು ಕಾಣಬಹುದು ಮತ್ತು ಈ ದೃಶ್ಯ ನೋಡಲು ಬಹಳ ಸುಂದರವಾಗಿದೆ.

ಇದ್ರಲ್ಲಿ ಕಲ್ಲು ಬಂಡೆ ಇರುವುದನ್ನು ಕಾಣಬೋದು.

ಈ ಬಟ್ಟೆ ಅಂಗಡಿಯಲ್ಲಿ ಹಲವಾರು ಚಡ್ಡಿಗಳು ಮತ್ತು ಒಳಉಡುಪುಗಳನ್ನು ಕಾಣಬಹು --

ಈ ದೃಶ್ಯ ನೋಡಲು ಬಹಳ ಸುಂದವಾಗಿದೆ.

ಮತ್ತು ಇಲ್ಲಿ ಒಬ್ಬ ಇಬ್ಬರು ಮಹಿಳೆಯರು ಟೀಚರ್ ಇರುವುದನ್ನು ಕಾಣಬಹುದು ಮತ್ತು ಈ ದೃಶ್ಯ ನೋಡಲು ಬಹಳ ಸುಂದರವಾಗಿದೆ.

ಕು ಕೋಳಿಯಾಗಿವೆ ಈ ಕೋಳಿಗಳು ನೋಡಲು ಬಹಳ ಸುಂದರವಾಗಿವೆ ಮತ್ತು ಈ ಕೋಳಿ ಜವರಿ ಕೋಳಿಗಳಾಗಿವೆ.

ಇದೊಂದು ಜ಼ುಮ್ ಆಗಿದೆ ಈ ಜ಼ುಮಿನಲ್ಲಿ ಹಲವಾರು ವ್ಯಾಯಾಮ ಮಾಡುವ ವಸ್ತುಗಳನ್ನು ಕಾಣಬೋದು.

ಕಂಬದ ಮೇಲೆ ರೌಂಡಿ ನ ಆಕಾರದ ಕಲ್ಲನ್ನು ಇಟ್ಟಿದ್ದಾರೆ.

ಇದೊಂದು ನರ್ಸರಿ ಫಾರ್ಮ್ ಆಗಿದೆ ಈ ಫಾರ್ಮ ಇನಲ್ಲಿ--

ಇದೊಂದು ಆಫೀಸ್ ಆಗಿದೆ ಈ ಆಫೀಸಿನಲ್ಲಿ ಸಲಾಗಿರುವ ಚೇರುಗಳು ಸೋಫಾ ಸೀಟುಗಳನ್ನು ಕಾಣಬಹುದು.

ಮತ್ತು ಸುತ್ತ ಮುತ್ತ ದೊಡ್ಡ ದೊಡ್ಡದಾದ ಗಿಡವನ್ನು ಕಾಣಬಹುದು.

ಈ ಆಟ ಆಡುವ ಸ್ಥಳ ಹಳದಿ ಬಣ್ಣವನ್ನು ಹೊಂದಿದೆ.

ದೇವಸ್ಥಾನ ಗೇಟಿನ ಮುಂಭಾಗದಲ್ಲಿ ಓಂ ಎಂದು ದೊಡ್ಡದಾದ ಲೋಗೋ ವನ್ನು ಬರೆದಿದ್ದಾ--

ಮದ್ಯಪಾನ ಇರೋದನ್ನು ಕಾಣಬೋದು ಮತ್ತು ಒಂದು--

ಇವು ಮಣಿಗಳಾಗಿವೆ ಈ ಮಣಿಗಳು ನೋಡಲು ಬಹಳ ಸುಂದರವಾಗಿವೆ ಮತ್ತು ಈ ಮಣಿಗಳು ಕಲರ ಅನ್ನು ಹೊಂದಿದೆ ಮತ್ತು.

ಇಲ್ಲಿ ಮತ್ತು ಇವು ಸಾಲಾಗಿ ಜೋಡಿಸಿದ್ದಾರೆ ಈ ದೃಶ್ಯ ನೋಡಲು ಬಹಳ ಸುಂದರವಾಗಿದೆ.

ಟ್ರಾಕ್ಟರ್ ಕೆಂಪು ಬಣ್ಣವನ್ನು ಹೊಂದಿದೆ ಮತ್ತು ಹೈಡ್ರಾಲಿಕ್ ಕೇಸರಿ ಬಣ್ಣವನ್ನು ಹೊಂದಿದೆ.

ಇದೊಂದು ಆಸ್ಪತ್ರೆ ಆಗಿದೆ ಈ ಆಸ್ಪತ್ರೆ ಫೀಮೇಲ್ ಜನರಲ್ ವಾರ್ಡ್ ದೊಡ್ಡದಾದ ಲೋಗೋ ಅನ್ನು ಬರೆದಿದ್ದಾರೆ.

ಈ ಪಾರ್ಕ್ ನೋಡಲು ಬಹಳ ಹಚ್ಚಹಸಿರಿನಿಂದ ಕೂಡಿದೆ

ಮತ್ತು ಗುಡದಲ್ಲಿ ಸಣ್ಣ ಸಣ್ಣ ಗಿಡವನ್ನು ಕಾಣಬಹುದು ಮತ್ತು ಈ ದ್ರಶ್ಯ ನೋಡಲು ಬಹಳ ಸುಂದರವಾಗಿದೆ.

ಹಲವಾರು ರೀತಿಯ ಫೋಟೋ ಗಳು ಮತ್ತು ಸೈಜು ಎಲ್ಲಾ ರೀತಿಯ ಇಲ್ಲಿ ನೋಡ್ ಕಾಣಬಹುದು ಮತ್ತು ಇಲ್ಲಿ ದೇವರ ಫೋಟೋ ಗಳು ಮತ್ತು ಮನುಷ್ಯರ ಫೋಟೋ ಗಳನ್ನು ಕಾಣಬೋದು.

ಮತ್ತು ಇಲ್ಲಿ ಒಂದು ಟೇಬಲ್ ಮತ್ತು ಚೇರ್ ಇರುದನ್ನು ಕಾಣಬಹುದು ಮತ್ತು ಇದರ ಬಾಳ ಸುಂದರವಾಗಿದೆ.

ಮತ್ತು ಈ ಇಲ್ಲಿ ಒಂದು ಸಿಸಿ ಕ್ಯಾಮರ್ ಇರೋದನ್ನ ಕಾಣಬಹುದು.

ಮತ್ತೆ ಇಲ್ಲಿ ಸಾಕಷ್ಟು ಮಂದಿ ಸೇರಿರುವುದನ್ನು ಕಾಣಬಹುದು.

ಸ್ವಲ್ಪ ದೂರದಲ್ಲಿ ಹಚ್ಚ ಹಸಿರಿನಂತೆ ಕೂಡಿರುವ ಒಂದು ದೊಡ್ಡದಾದ ಗಿಡವನ್ನು ಕಾಣಬಹುದು.

ಮತ್ತು ಬಯಲಿಗೆ ಒಂದು ಕೋಟಕ್ ಬ್ಯಾಂಕ್ ಇರುವುದನ್ನು ಕಾಣಬೋದು ಮತ್ತು ಈ ದೃಶ್ಯವನ್ನು ನೋಡಲು ಬಹಳ ಸುಂದರವಾಗಿದೆ.

ಇದ ಒಂದು ಇಂಡಿಯ ರಿಸರ್ವ್ ಬೆಟಾಲಿಯನ್ ಎ ಆರ್ ಎಸ್ ತರಬೇತಿ ಶಾಖೆ ಮುನೀರ್ ಬಾದ್ ಹೊಸಳ್ಳಿ ಅಂತ ದೊಡ್ಡದಾದ ಲೋಗೋ ಅನ್ನು ಬರೆದಿದ್ದಾರೆ.

ಮತ್ತು ಈ ದೃಶ್ಯ ನೋಡಲು ಬಹಳ ಸುಂದರವಾಗಿದೆ.

ಇದೊಂದು ಹೊಲ ಅಥವಾ ಗದ್ದೆಯಾಗಿದೆ ಈ ಗದ್ದೆಯಲ್ಲಿ ಟಿಲ್ಲರ್ ಹೊಡೆದು ಖಾಲಿ ನೆಲವನ್ನು ಬಿಟ್ಟಿರುವುದನ್ನು ಕಾಣಬಹುದು.

ಇದು ಒಂದು ಫೋಟೋಶೂಟಿಗೆ ಬಂದಿರುವ ಇಬ್ಬರು ಪ್ರೇಮಿಗಳು ಎಂದು ಹೇಳಬಹುದು.

ಮತ್ತು ಇವರು ಒಂದು ನೀರಿನ ಮೇಲೆ ಒಂದು ದೋಣಿ ನಿಂತುಕೊಂಡಿದೆ ಮತ್ತ ಆ ದೋಣಿ ಮೇಲೆ ಇಬ್ಬರು ನಿಂತುಕೊಂಡಿರುವುದನ್ನು ಕಾಣಬಹುದು ಮತ್ತು ಅದು ಸೂರ್ಯ ಮುಳುಗುತ್ತಿರುವುದಕ್ಕೆ ಅವರು ಕೈಯನ್ನು ಅಡ್ಡ ಇಟ್ಟಿದ್ದಾರೆ.

ಮತ್ತು ಇಲ್ಲಿ ಒಂದು ಸಜ್ಜಿನ ಮೇಲೆ ಒಂದು ಬಾಕ್ಸ್ ಇರುವುದನ್ನು ಕಾಣಬಹುದು.

ಮತ್ತು ಇಲ್ಲಿ ಒಂದು ಎ_ಸಿ ಇರುವುದನ್ನು ಕಾಣಬಹುದು ಮತ್ತು ಇಲ್ಲಿ ಲೈಟ್ ಗಳು ಸಾಲಾಗಿ ಜನ್ ಜೋಡಿಸಿದ್ದಾರೆ.